ಇದು ಒಂದು ಒಂಡ ಅಂತ ಹೇಳಿದ್ರೆ ಏನಿದೆಲ್ಲ ಒಂಡ ಇರ್ಬೆಕ್ ಇದು ಇವ್ರೆಲ್ಲ ಗಲೀಜ್ ಆಗ್ಯಾದವು.

ರೋಡ್ ಅಲ್ಲಿ ಜನ ಬೈಕ್ ಅಲ್ಲಿ ವೆಹಿಕಲ್‌ ಅಲ್ಲಿ ಓಡಾಡಕ್ ಹತ್ತಾರ .

ಯಾವ ತರ ಇರುತ್ತೆ ಅಂದರೆ ಅದು ಅಂದರೆ ಭರತನಾಟ್ಯ ಅನ್ಸುತ್ತೆ ಹ್ಮ್ಮ್ ಸುತ್ತಲೂ ಟಿಸ್ ಹಾಕಿದಾರೆ.

ಚರ್ಚ್ ಆಗಿರ್ಬಹುದು ಅನಸತೈತಿ ರಾ ಗೊಬ್ಬರ ಐತೆ ಇದು.

ಆಮೇಲೆ ಹೊರಗಡೆ ಯಾವುದೊ ಒಂದು ಅಮ್ಮ ಕುತ್ಕೊಂಡಿದೆ ಈ ಕಡೆ ಯಾವುದೊ ಲಾರಿ ನಿತ್ಕೊಂಡಿರೋ ಹಾಗಿದೆ--